ಏನಾದ್ರ ಮಾಂಸದೂಟ ಬಾಡುಟ ಮಾಡ್ಸಣ.

ಬಾಡುಟ ನೋಡೋಣ, ಯಾರಾದ್ರ ಏನ್ ಅವ್ರ ಯಾರ್ ಏನ್ಕೇಳ್ತಾರ ಅದನ್ಮಾಡಸೊಣ.

ಹೊಸ ವಷ೯ಕ್ಕೆ ಎಲ್ಲರಿಗೆ ಶುಭ ಕೊರೇ ಬಿಡೋಣ.

ಎಲ್ಲಾರು ಒಂದೇ ಕಡೆ ಸೇರಿ ಈ ಸರಿ ಎರಡ್ಸಾವಿರದ ಇಪ್ಪತ್ಮೂರು ಅದ್ದೂರಿಯಾಗಿ ಬರ~ ಬರಮಾಡ್ಕೋಳೋದು.

ಅವರಿಗೆ ತಿಳಿಸ್ಬಿಡು ವಿನಾಯಕ, ಅಕ್ಷಯ, ಇವ್ ಶಿವು ಗದ.

ಅವಾ ಶಿವಾನಂದ ಏನೋ ಅವ್ರ ಮಾನ್ಯಾಗ ಬ್ಯಾಡ ಅಂತಾರ ಅದ್ನೇ ಹೇಳತಾನೋ ಮಾರಾಯಾ ಅವಾ.

ಏ ಇದ ವಷ೯ ಇದ್ನೇನ ದಿನ್ನಾ ಮಾಡ್ತೇವ ಏನ್ನಾವ್.

ಅವ್ರ ಮನ್ಯಾಗ ಸ್ವಲ್ಪ ಹೇಳಬೇಕ ಹೇಳಿ ಕರಕೊಂಡ ಬರಬೇಕ ಯಾಕಂದ್ರ ಇದ್ first ಈಗ ಮೊದಲನೆ ಸಲ ಐತಲ್ಲಾ ಇದ.

ಪ್ರತಿ ವಷ೯ದಂತೆ ಅಲ್ಲ, ಯಾಕಂದ್ರ ಈ ವಷ೯ ಹೊಸ ಹೊಸ friends ಎಲ್ಲಾ ಪರಿಚಯಾ ಆಗಿದಾರಲ್ಲಾ ನಮ್ಗ್.

ಹೊಸ ವಷ೯ ಹೊಸ friends ಹೊಸ ವಷ೯.

ಹೊಸ ಹೊಸದಾಗಿ ಒಳ್ಳೇದ ಮಾಡ್ಕೊಂಡ್ ಹೋಗ್ ನೋಡ್ ಎಲ್ಲಾ.

ಮತ್ ಜೀವನದಾಗ ಏನಾದ್ರು ಹೊಸದಾಗಿ ಬದಲಾವಣೆಗಳ ಮಾಡ್ಕೋಳೋಣ. ಹ್ಮ್‌, ಹ್ಮ್‌ ಮಾಡ್ಕೋಳೋಣ ಎಲ್ಲಾರುವೆ, ಎಲ್ಲಾ ನಾವೆಲ್ಲಾ ಒಟ್ಟಾಗಿ ಸೇರಿ,

Okay ಪಾ ಒಟ್ಟ ಆರಾಮ ಈ ವಷ೯ ಆರಾಮಾಗಿ ಎಲ್ಲಾರಗೂ health ಚೆನ್ನಾಗಿರಲಿ ಅಂತ ಕೇಳಕೊಂತ.

ಹ್ಮ್‌ ಎಲ್ಲಾರಗೂ ಅರಾಮ್ ಆ ಸಂಭ್ರಮ ಸಂಭ್ರಮದಿಂದ ಆಚರಿಸೋಣ ಎಲ್ಲ.

ಹಾ, ಇವತ್ತ ರಾತ್ರಿ meet ಆಗ್ತೀಯಾ?

ಹ್ಮ್‌, meet ಆಗ್ತೀನಿ. ಇಲ್ಲೇ ನಮ್ಮ ಅಡ್ಡಾಕ್‌ ಬಂದಬೀಡ. ಹಾ, ಮಾಮೂಲಿ ನಮ್ಮ ಜಾಗ ಐತಲ್ಲಾ.

ಹತ್ತ್ ಘಂಟೆ ಮುಂದ cake cut ಮಾಡಿ .

ಬಾ ಈ ಸಾರಿ ಇಲ್ಲೇ happy new year grand ಆಗಿ ಮಾಡೋಣ.

Hello Hello.

Hello ? ನಾನ್ ಈಗ ಮನೆಯಲ್ಲಿ ನೀನು?

ಇವತ್ತೇನ ರಜೆ ಹಾಕಿದ್ದೀಯಾ college college ಗೆ. ಇವತ್ತು ರಜೆ ಹಾಕಿದ್ದೆ ಮಾರಯಾ ಶನಿ~ ಶನಿವಾರ . ನಾವ್ college ಅಲ್ಲಿ ಇದ್ದೇವೆ ಈಗಾ ನಿನ್ನನ ಕಾಯ್ತಾ ಇದ್ನಿ ಬಂದೆ .

ಸ್ವಲ್ಪ ಹೋಗ್ಲಿಕಿತ್ತು ಮಾರ್ರೆ ಹೊರಗಡೆ.

ಹ್ಮ್ ಎನ್ ಗೊತ್ತಾ ಸ್~ ಇದು ಇದು ನಮ್ದು ಇದು seniors ಕೇಳ್ತಿದ್ರು farewell ಮಾಡು~ ಮಾಡುದಿಲ್ಲವ.

ಅಂತ ಕೇಳ್ತಿದ್ರು ಅದೇ ಆ ತರಗತಿಯಲ್ಲೆಲ್ಲ ಅದೇ.

ಯಾವಾಗಾ ಯಾವಾಗ . ಯಾವಾಗ . ಆದಿಕ್ಕೆ ನಿನ್ನೊಟ್ಟಿಗೆ ಕೇಳ್ಲಿಕ್ಕೆ ಎಲ್ಲ ಹೇಳ್ತಿದ್ರು.

class representative ಅಲ್ಲಾ.

ಹಾಗೆ ನಿಂಗೊಂದು call ಮಾಡಿದ್ದು . ಯಾವಗಾದ್ರೂ ಇಡುವ ಎಲ್ಲರತ್ರ ಕೇಳ್ಬೇಕಲ್ಲ ಅದು. idea ಕೊಡು ಒಂದು ಯಾವ ತರಾ ಹಾ ಕಾರ್ಯಕ್ರಮ ಹೇಗೆ ಮಾಡುದು ಮತ್ತೆ? ಯಾವ್ ತರಾ ಮಾತಾಡಿಸ್ಬೇಕು. ಊಟದ್ದು.

ನಿಂದು ಊಟದ್ದು ಇಲ್ಲಿ ನಿಮ್ದು ಅದ್ ಯಾರ ನಿಂದು ಅಣ್ಣ ಯಾರ catering ಮಾಡ್ತಾರೆ ಅಂತ ಹೇಳ್ತಿದ್ದಿ ಅಲ್ಲ. ಹೌದೌದು ಮಾಡ್ಬಹುದಲ್ಲ?

ಊಟದ ವ್ಯವಸ್ಥೆ ಎಲ್ಲ ಅದರಲ್ಲೇ ಮಾಡುವ ಅಲ್ಲೇ.

ಬೇರೆ ಎಲ್ಲ ಎಂತ ಅಂತ ಎಲ್ಲರತ್ರ ಮತ್ತೆ ಎಷ್ಟೆಲ್ಲ ಎಷ್ಟ್ ಹಣ ಹಾಕುದು ಅದೆಲ್ಲ. ಹಾ ಇದು ದುಡ್ಡಿದ್ದು ಒಂದು ನೋಡ್ಬೇಕು. ಅದೇ ಎಲ್ರೂ ಇದ್ದಾರಲ್ಲ ? ಕಮ್ಮಿ budget ಅಲ್ಲಿ ಮಾಡ್ಬೇಕು. ಅದೇ . ಹಂಗೆ ಆ ಯಾವ ತರಾ ಎಲ್ಲ ಅವ್ರಿಗೆ ಏನಾದ್ರು ನೆನಪಿನ ಕಾಣಿಕೆ ಇಲ್ಲ ಏನಾದ್ರು ಉಡುಗೊರೆ ಕೊಡುದಾದ್ರೆ ಅದೇ ಅದುಸ ಒಂದು ಮಾಡ್ಬೇಕಲ್ಲ.

ಆ ಯಾವ್ ತರಾ ಮಾಡುದಂತ. ಅದೇ ಅದ್ ಎಲ್ಲಿಂದದ್ರು ತರ್ಬೇಕು ಒಂದು ಎಲ್ಲ ಒಟ್ಟಿಗೆ ಹೋಗಿ ಒಮ್ಮೆ. ಕೊಡಬೇಕು ನೋಡ್ವಾಗ ಗೊತ್ತಾಗ್ತದೆ ಅಲ್ಲ ಅಲ್ಲಿ ಹಾ.

ಅದೇ ಮತ್ತೆ ಎಲ್ರೂ ಇದ್ದಾರಲ್ಲ? ಎಲ್ಲರ ಹತ್ರಾ . ನೀನ್ college ಬಂದ್ರೆ ಅದೇ ಏನಂತ ಆ discuss ಮಾಡ್ಬಹುದು. ಅದೇ ಅದೇ ನಾನು ಸೋಮವಾರ ಅಲ್ಲ ಇನ್ನು ಸೋಮವಾರ ಆಯ್ತು. ಮನ್~ ಸೋಮವಾರ ಬರ್ತಿಯಲ್ಲ.

ಬಾ ಹಂಗಾದ್ರೆ ಸೋಮವಾರ .

ಎನಂತ ನೋಡಿ ಮತ್ತೆ ಅದು next week ಹಂಗೆ ಇಡುವಾ ಏನು farewell day ಅವ್ರಿಗೊಂದು farewell ಮಾಡಿ ಬಿಡುವ ಮತ್ತೆ ನಮ್ಗೆಸ juniors ಮಾಡ್ಬೇಕಲ್ವ?

ಇಲ್ಲ ನಾವ್ ನಮ್ಗೆಸಾ ಮಾಡಲ್ಲ. ಅದೇ ಅದೇ ಇದು ಶಿಕ್ಷಕರತ್ರ ಎಲ್ಲ ಕೇಳ್ಬೇಕಲ್ಲ ಮರ್ರೆ. ಅದೇ ಅದೇ ಅವರೊಟ್ಟಿಗೆ ಕೇಳ್ಬೇಕು ಮಾಡಿ ಅಂತ ಹೇಳ್ತಾರೆ ಅದ್ ಏನು tension ಇಲ್ಲ.

ಹಾಗೆಯಾ okay . ಆಯ್ತ್ ಹಾಗಾದ್ರೆ ನಾನ್ ಅದೇ ಸೋಮವಾರ ಬಾ . ಹಾ okay ಸೋಮವಾರ ನೋಡುವ. ಆಯ್ತ್ ಆಯ್ತ್ bye, bye .